ಹಾಗೆಯೇ ಮಾಯಿನ ಒಂದು ಅ ಅದರ ತೋರಣವನ್ನು ಕಟ್ಟಿದ್ದಾರೆ.

ಎಲ್ಲಾ ರೀತಿಯ ಕೇಕ್ ಗಳು ಕಾಣಿಸುತ್ತಿವೆ ಹಾಗೆಯೇ ಏ ಎಲ್ಲಾ ಕಲರ್ ನಲ್ಲಿ ಇದ್ದಿರುವುದು ಕಾಣಿಸಲಾಗುತ್ತಿವೆ.

ಮರಗಳು ಕಾಣಿಸುತ್ತಿವೆ ಹಾಗೆ ಒಂದು ಶಾಲೆಯು ಸಹ ಕಾಣಿಸುತ್ತಿದೆ.

ಇಲ್ಲಿ ಎಲ್ಲ ರೀತಿಯ ಪೆನ್ ಗಳು ಕಾಣಿಸುತ್ತಿವೆ

ಹಾಗೆಯೇ ಅಲ್ಲಿ ಮುಸ್ಲಿಂನವರ ಬೇರೆ ಕಾಸ್ಟ್ ಅವರದ ಒಂದು ಗುಡಿಯು ಕಾಣಿಸಲಾಗುತ್ತಿದೆ.

ಮತ್ತೆ ಆ ಹಾಗೆಯೆ ಇಲ್ಲಿ ಅ ವಿಶಾಲವಾದ ಪ್ರದೇಶ ಕಾಣಿಸಲಾಗುತ್ತಿದೆ.

ಹಾಗೆ ಇನ್ನಿತರ ಸ್ವಿಟ್ಸ್ ಕೂಡ ಇವೆ.

ಹಾಗೆ ಕುಡಿಯಲ ಕೂಲಿಂಗ್ ಕೂಲ್ ಡ್ರಿಂಕ್ಸ್ ಕುಡಿಯಲು ಇದೆ.

ಇಲ್ಲಿ ಹೂ ಹೋಗಲು ಅತ್ಯಂತ ದೊಡ್ಡದಾದ ರಸ್ತೆ ಕೂಡ ಕಾಣಿಸುತ್ತಿದೆ.

ಮತ್ತೆ ಬೇರೆ ಬೇರೆ ಕಲರ್ ನ ಬಾಕ್ಸ್ ಗಳು ಒಂದು ಸೈಡ್ ನಲ್ಲಿ ಇವೆ.

ಮತ್ತೆ ಒಂದು ಹೀಗೆ ಏನು ದೊಡ್ಡನೆಯ ಒಂದು ಎದ್ದಿರುವುದು ಕಂಡುಬರುತ್ತಿದೆ.

ಹಾಗೆಯೇ ದೊಡ್ಡನೆಯ ಅತ್ಯಂತ ದೊಡ್ಡನೆಯ ಒಂದು ಅ ಬಿಲ್ಡಿಂಗ್ ಕಾಣಿಸುತ್ತಿದೆ.

ಮತ್ತೆ ಅತ್ಯಂತ ಹೆಮ್ಮರವಾದ ಹೆಮ್ ಹೇಮರವಾದ ಬಂಡೆಗಳು ಕೂಡ ಕಾಣಿಸುತ್ತಿವೆ.

ಮತ್ತೆ ಅ ಬಹಳಷ್ಟು ಹೋ ಚಂಡು ಹೂವಗಳು ಕೂಡ ಅಲ್ಲಿ ಕುಲ್ಲನೆ ಹೂವಗಳು ಅಲ್ಲಿ ಕಾಣಿಸುತ್ತಿವೆ.

ಹಾಗೆ ಮನುಷ್ಯನು ನೇ ಮುಖ ಮುಚ್ಚಲಾಗಿದೆ.

ಅದರಲ್ಲಿ ಒಬ್ಬ ದೋಣಿಯ ಒಳಗಡೆ ಕುಳಿತುಕೊಂಡು ದೋಣಿಯನ್ನು ಮುಂದೆ ನಡೆಸುತ್ತಿದ್ದಾನೆ.

ಹಾಗೆಯೇ ಯ ಲೈಟ್ಸ್ ಗಳು ಕೂಡ ಕಾಣಿಸುತ್ತಿವೆ.

ಹಾಗೆಯೇ ಇಲ್ಲಿ ನೀರು ಕೂಡ ಬೀಳ್ ಬೀಳುತ್ತಿರುವುದು ಕಂಡು ಬರುತ್ತಿದೆ.

ಮತ್ತೆ ಬಹಳಷ್ಟು ಬಟ್ಟೆಗಳು ಇಕ್ಕಿರಿ ಆ ಡೆಬ್ಬಿ ಎಲ್ಲಾ ಬಾಕ್ಸ್ ಗಳನ್ನು ಇಲ್ಲಿ ಇಕ್ಕಿರುವುದು ಕಾಣಿಸುತ್ತಿದೆ.

ಹಾಗೆಯೇ ನೀರಿನ ಬಾಟಲಿ ಸಹ ಇದೆ.